ಹಾಗೂ ಅದರಲ್ಲಿ ಪುಗ್ಗಗಳು ಮತ್ತು ಫ್ಯಾನ್ ವೈರ್ ಮತ್ತು ಒಂದು ಪೋಸ್ಟರ್ ಇ --

ಈ ಚಿತ್ರದಲ್ಲಿ ಡೆಕೋರೇಷನ್ ಮಾಡುವ ಜಾಗ ಕಾನಿಸುತ್ತೆ.

ಮತ್ತು ಅದರ ಇಂದು ಬಿಲ್ಡಿಂಗ್ ಗಳು ಇವೆ ಮತ್ತು ಕಂಬಗಳು ಕಾಣ್ತಾ ಇದೆ.

ಹಾಗು ಅದರ ಬೋರ್ಡಿನಲ್ಲಿ ಬೈಕ್ ಗಳು ಕಾರು ಕಾಣುತ್ತಿದೆ ಮತ್ತು ಅದರ ಮುಂದೆ ಒಂದು ಸ್ಕೂಟಿ ಇದೆ.

ಈ ಚಿತ್ರದಲ್ಲಿ ಒಂದು ರೋಡ್ ಇದೆ ಆ ರೋಡಿ ನ ಮೇಲೆ ಬಹಳಷ್ಟು ಬಸ್ಸು ಗಳು ನಿಂತಿವೆ ಹ --

ಮತ್ತು ಅದರ ಸುತ್ತಮುತ್ತಲು ಗಿಡಮರಗಳು ಇವೆ.

ಮತ್ತು ಆ ಹಲವು ಹಸಿರದಿಂದ ಕೂಡಿದೆ.

ಹಾಗೂ ಅದರಲ್ಲಿ ಒಂದು ಬೋರ್ಡಿನ ಮೇಲೆ ಡಿಸ್ಕೌಂಟ್ ಹದನೈದು ಪರ್ಸೆಂಟೇಜ್ ಟು ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಅಂತ ಬರ್ದಿಂದಿದೆ.

ಹಾಗು ಅದರಲ್ಲಿ ಶೆಟ್ಟರ್ ಇದೆ ಅಲ್ಲಿ ಬಹಳಷ್ಟು ಸಾಮಾನುಗಳು ಇವೆ.

ಅದರಲ್ಲಿ ಬಿಸ್ಕೀಟ್ ಸಮೋಸ ಡಬ್ಬಿಗಳು ಮತ್ತು ಟೇಬಲ್ ಗಳು ಹಾಗು ಕುರ್ಚಿಗಳು ಮತ್ತು ಎರಡು ಬಾಟಲ್ಲು ಮತ್ತು ಒಬ್ಬ ವ್ಯಕ್ತಿ ಕುಂತಿದ್ದಾನೆ ಹಾಗು ಒಂದು ಫ್ರಿಜ್ ಇದೆ.